ಇಲ್ಲಿ ಒಂದು ಕನ್ನಡಿಯನ್ನು ಕಾಣಿಸುತ್ತಿದೆ ಮತ್ತು ಲೈಟಿನ ಬಲ್ಪುಗಳನ್ನು ಕಾಣಿಸುತ್ತಿವೆ.

ಇಲ್ಲಿ ಪತ್ತರದ ಮಣಿಯನ್ನು ಕಾಣಿಸುತ್ತಿದೆ ಒಂದು ಕಾರಾವನ್ನು ಕಾಣಿಸುತ್ತಿದೆ ಹಾಗು ಒಂದು --

ಇದು ಒಂದು ಹಾಸ್ಪಿಟಲ್ ಇದೆ ಇಲ್ಲಿ ಪಲ್ಲಂಗಗಳು ಇವೆ ಪಲ್ಲಂಗಿನ ಮೇಲೆ ಮನುಷರುವನ್ನು ಕುಂತಿದ್ದಾರೆ.

ಇದು ಒಂದು ದೊಡ್ಡದಾದ ಬಿಲ್ಡಿಂಗ್ ಇದೆ ಅದಕ್ಕೆ ಕಿಡಕಿಗಳನ್ನು ಇವೆ ಮತ್ತು ಇಲ್ಲಿ ಅರಬಿಗಳನ್ನು ಕಾಣಿಸುತ್ತಿವೆ.

ಇದು ಒಂದು ಮಂದಿರ ಇದೆ ಮಂದಿರದ ಮೇಲೆ ಝಂಡಾವನ್ನು ಹಚ್ಚಿದ್ದಾರೆ ಇಲ್ಲಿ ಎರಡು ಪುರುಷುಗಳನ್ನು ಕುರ್ಚಿಯ ಮೇಲೆ ಕುಂತಿದ್ದಾರೆ ಮತ್ತು ಇಲ್ಲಿ --

ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹಂಗೆ ಬರದಿದ್ದಾರೆ ಒಬ್ಬ ಪುರುಷನನ್ನು ಕಾಣುಸುತ್ತಿದ್ದಾನೆ.

ಇಲ್ಲಿ ದೊಡ್ಡ ಮತ್ತು ಸಣ್ಣ ಕಲ್ಲುಗಳಿವೆ ಇಲ್ಲಿ--

ಹೆಡ್ ಫೋನ ನನ್ನು ಹಾಕೊಂಡಿದ್ದಾನೆ ಇಲ್ಲ ಗಿಡ ಮರಗಳನ್ನು ಕಾಣಿಸುತ್ತೆ ಮತ್ತು ಇಲ್ಲ ಆಕಾಶವನ್ನು ಕಾಣಿಸುತ್ತಿದೆ.

ದೊಡ್ಡ ದೊಡ್ಡ ಕಲ್ಲುಗಳನ್ನು ಮತ್ತು ಶಣ್ಣು ಕಲ್ಲುಗಳನ್ನು ಕಾಣುತ್ತಿದ್ದೇವೆ.